ಇದು ಒಂದು ಮಜಕ್ಕೋಸ್ಕರ ಆಟ ನೀರಿನಲ್ಲಿ ಆಟ ಆಡಲು ಮಾಡಿರೋ ಒಂದು --

ಇದು ಒಂದು ನೀರಿನ ಪಾಟ್ ಇರುತ್ತೆ ಕಲ್ಲಿನಿಂದ ಮಾಡಿದ್ದಾರೆ ಗ್ರಿಲ್ ಹಾಕಿದ್ದಾರೆ ಗಾರ್ಡನ್ ಇದೆ ಹಂಸಗಳಿವೆ ಒಬ್ಬ ಮನುಷ್ಯ--

ಯೂನಿಯನ್ ಬ್ಯಾಂಕ್ ಕಡೋಲ್ಕರ ಗಲ್ಲಿ ಇಲ್ಲಿರುವಂತಹ ಒಂದು ಕಾಡೋಲ್ಕರ ಗಲ್ಲಿ ಒಂದು ಯೂನಿಯನ್ ಬ್ಯಾಂಕ್ ಯು ಎ.ಟಿ.ಎಂ. ಓಪನ್ ಆಗಿದೆ ಸೆಕ್ಯೂರಿಟಿ ಗಾರ್ಡ್ ಇದಾರೆ.

ಇದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಜಾರ್ ಶಾಖೆ ಬಜಾಜ್ನಲ್ಲಿರೋ ಒಂದು ಶಾಖೆ .

ಬೆಳಗಾವಿಯ ಒಂದು ಫೆಡರಲ್ ಬ್ಯಾಂಕ್ ತಿಲಕವಾಡಿ ಯ ಬ್ರಾಂಚ್ ಇದು ತಿಲಕವಾಡಿಯಲ್ಲಿ ಕಂಡುಬರುವಂತಹ ಒಂದು ಫೆಡರಲ್ ಬ್ಯಾಂಕ್ ಬ್ಯಾಂಕ್ ಎಲ್ಲ ಕ್ಲೋಸ್ ಆಗಿದೆ ಎಲ್ಲ ಶೆಲ್ಟರ್ ಗಳನ್ನು ಕ್ಲೋಸ್ ಮಾಡಲಾಗಿದೆ ಬ್ಯಾನರ್ಗಳನ್ನ ಹಾಕಿದ್ದಾರೆ ಅಲ್ಲದೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ನಲ್ಲಿರು ಅಂತಹ ಒಂದು ಬ್ಯಾಂಕ್.

ಬೋಟ್ಗಳು ಕಾಣ್ತಾ ಇದಾವೆ ನೀರಿದೆ ಮುಳ್ಳುಗಳಿದಾವೆ ಗಿಡ ಮರಗಳಿದ್ದಾವೆ ಕಂಠಿಗಳಿದ್ದಾವೆ.

ಇದು ಕೂಡ ಒಂದು ಇದು ಕೂಡ ಒಂದು ಬೋಟಿಂಗ್ ಸ್ಪಾಟ್ ಗಿಡ ಮರಗಳಿದವೆ ನೀರಿದೆ ಒಂದು ಬೋಟ್ ಇದೆ ಬೋಟಿಗೆ ಚೇರ್ಗಳಿವೆ ಅಟ್ಯಾಚ್ ಆಗಿರೋ ಮೋಡಗಳು ಇದಾವೆ ಗಿಡ ಮರಗಳಿದ್ದಾವೆ ನೀರು ಸ್ವಚ್ಛವಾಗಿದೆ.

ನೀರು ಸಣ್ಣದಾಗಿ ಹರಿಯುತ್ತಾ ಇದೆ ನೀರು ಸಣ್ಣದಾಗಿ ಹರಿಯುತ್ತಾ ಇದೆ.

ಇದು ಬಸ್ ನಿಲ್ದಾಣ ಇಲ್ಲಿ ನಾವು ಬೆಳಗಾವಿಯ ಬಸ್ ನಿಲ್ದಾಣ ವನ್ನು ಕಾಣಬಹುದು ಇಲ್ಲಿ ಲೋಕಲ್ ಬಸ್ ಆದಂತಹ ಒಂದು ಕೆಂಪು ಬಣ್ಣದ ಬಸ್ ಕಾಣಬಹುದು.

ಕೆಂಪು ಬಣ್ಣದ ಬಸ್ ಕಾಣಬಹುದು ಒಂದು ಮಹಾರಾಷ್ಟ್ರ ಒಂದು ಗೋವಾ ಬಸ್ಸನ್ನು ಕಾಣಬಹುದು ಹಾಗೂ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ.